ತುಂಬಾ ಚೆನ್ನಗಿ ಕಾಣಿಸುತ್ತದೆ ತುಂಬ ಕಾಣಿಸುತ್ತಿದೆ. ಹೀಗೆ ನೂಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಕಾಣಿಸುತ್ತ ನೋಡಲು ತುಂಬ ಹೇಗೆ ಚೆನ್ನಾಗಿ ಕಾಣಿಸುತ್ತೆ.

ದೂರದಲ್ಲಿ ನೂಡಲು ಕ್ಯಾನರ ಬ್ಯಾಂಕ್ ಆಗಿದೆ ಕ್ಯಾನರ ಬ್ಯಾಂಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಕ್ಯಾನರ ಬ್ಯಾಂಕ್ ಕ್ಯಾನರ ಬ್ಯಾಂಕ್ ನೂಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.